ಎಲ್ಲರಿಗು ಹೇಳಿನ್‌ ನಮ್ ದೊಸ್ತರಿಗೆಲ್ಲ ತೊಗಮ್ಲೆ ಅಲ್ಲೇ ಅಂತಿ ಬಾ ಅನ್ಲತಿನ್‌ ಹಂಗೇನಿಲ್ಲ ಮಸ್ತ ಹನಾ ಅವಾ ಬಾರಿ ಅನಾ ಅಂದ್ರ ತಕೋಬೇಕ್ ಅವ್ನ ಬಲ್ಲೇ ಅವ ಒಳ್ಳೆ ಒಳ್ಳೆ ಕೊಡ್ತಾನ ಬಾರಿ ಬಾರಿ ಊರ್ಲೆ ತರ್ತನಾ ಮಸ್ತ್ ಆವನ ಬಲ್ಲಿ ಮಸ್ತ್ ತೊಗೋಬೇಕ್ .

ಮೊನ್ನವಂದು ನಾಕ ಮಂದಿಗ ವೈದಿನಿ ಅವ್ರು ಎಲ್ಲೊರು ಅಣ್ಣಾ ಮಸ್ತ್ ಮಾಡಹತನ ಕಟಿಂಗ್ ಇಸು ಅಣ್ಣಕಿನ ಭಾರಿ ಮಾಡಕತನ ಅನ್ನಕ್ಹತ್ತರ ಎಲ್ಲರು ದೋಸ್ತುರು.

ಯಾರಿಗ್ ದುಕಾನಾದವ್ರಿಗ್ ಯಾರಿಗ್ ನಂಬೆಕು ಮೊನ್ನೆ ಓಯಲ್ ಹಾಕ್ತಿನ ಅಂದ ಬ್ಬಿಟ್ ಹೋಗಿದ ಬರೊಸಮೆಗ --

ನಮ್ಮಲ್ ರಮೇಶಿದ್ದನು ಬಾರಿ ಮಡ್ಲತ್ತಿನ ಆಧಾರ್ ಕಾರ್ಡ್ ಆವಾ ಅಲ್ಲಿ --